ನಮಸ್ತೇ ಬೇಸಿಕ್ಸ್ ಆಫ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಶನ್ ಇನ್ ಲಿನಕ್ಸ್ ಎಂಬ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕೆಳಗಿರುವ ಅಂಶಗಳನ್ನು ಕಲಿಯಲಿದ್ದೇವೆ
ಅಡ್ಡುಸರ್ ಸು ಯುಸರ್ಮಾಡ್ ಯುಸರ್ಡೆಲ್ ಇದ್ ಡಿಯು ಡಿಎಫ್ ಇತ್ಯಾದಿ
ನಾನು ಉಬಂಟು 1010 ಎಂಬ ತಂತ್ರಾಂಶವನ್ನು ಉಪಯೋಗಿಸುತ್ತಿದ್ದೇನೆ
ಪೂರ್ವಸಿದ್ಧತೆಗಾಗಿ ದಯವಿಟ್ಟು ಜನರಲ್ ಪರ್ಪೋಸ್ ಯುಟಿಲಿಟೀಸ್ ಇನ್ ಲಿನಕ್ಸ್ ಎಂಬ ಪಾಠವನ್ನು ನೋಡಿ
ಅದು ಈ ವೆಬ್ ಸೈಟ್ ನಲ್ಲಿ ಲಭ್ಯವಿದೆ
ಈ ಮೊದಲು ಹೇಳಿರುವ ಆದೇಶಗಳನ್ನು ಹೊರಡಿಸಲು ಅಡ್ಮಿನ್ ಪ್ರವೇಶವಿರಬೇಕು
ಈಗ ಮೊದಲಿಗೆ ಹೊಸ ಯೂಸರ್ ಅನ್ನು ರಚಿಸುವುದು ಹೇಗೆ ಎಂದು ಕಲಿಯೋಣ
ಅಡ್ಡುಸರ್ ಎಂಬ ಆದೇಶವು ದೃಢೀಕರಿಸಲ್ಪಟ್ಟ ಹೊಸ ಯೂಸರ್ ಲಾಗಿನ್ ಅನ್ನು ರಚಿಸುತ್ತದೆ
ನಾವು ಸುಡೊ ಆದೇಶದ ಸಹಾಯದಿಂದ ಯಾವುದಾದರೂ ಯೂಸರ್ ಅಕೌಂಟ್ ಅನ್ನು ಸೇರಿಸಬಹುದು
ಈಗ ನಾನು ಸುಡೊ ಆದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ
ಸುಡೊ ಎಂಬ ಆದೇಶವು ಅಡ್ಮಿನಿಸ್ಟ್ರೇಟೀವ್ ಯೂಸರ್ ಗೆ ಸೂಪರ್ ಯೂಸರ್ ನಂತೆ ಆದೇಶವನ್ನು ಹೊರಡಿಸಲು ಬೇಕಾದ ಅನುಮತಿಯನ್ನು ನೀಡುತ್ತದೆ
ಸುಡೊ ಎಂಬ ಆದೇಶದಲ್ಲಿ ತುಂಬಾ ವಿಕಲ್ಪಗಳಿವೆ
ನಾವು ಅವುಗಳನ್ನು ಮುಂದಿನ ಪಾಠಗಳಲ್ಲಿ ತಿಳಿಯೋಣ
ಈಗ ಹೊಸ ಯೂಸರ್ ಹೇಗೆ ರಚಿಸುವುದೆಂದು ತಿಳಿಯೋಣ
ಕೀಬೋರ್ಡ್ ನಲ್ಲಿ Ctrl Alt t ಎಂಬ ಮೂರನ್ನೂ ಒಟ್ಟಿಗೇ ಒತ್ತುವುದರ ಮೂಲಕ ಟರ್ಮಿನಲ್ ಅನ್ನು ತೆರೆಯಿರಿ
ನಾನು ಈಗಾಗಲೇ ಟರ್ಮಿನಲ್ ತೆರೆದಿದ್ದೇನೆ
ಇಲ್ಲಿ ಸುಡೊ ಸ್ಪೇಸ್ ಅಡ್ಡುಸರ್ ಎಂದು ಟೈಪ್ ಮಾಡಿ Enter ಒತ್ತಿ
ಆಗ ಪಾಸ್ವರ್ಡ್ ಕೇಳುತ್ತದೆ
ಇಲ್ಲಿ ನಾನು ಅಡ್ಮಿನ್ ಪಾಸ್ವರ್ಡ್ ಅನ್ನು ಕೊಟ್ಟು enter ಒತ್ತುತ್ತೇನೆ
ಕೊಟ್ಟ ಪಾಸ್ವರ್ಡ್ ಅದೃಶ್ಯರೂಪದಲ್ಲಿ ಇರುತ್ತದೆ
ಹಾಗಾಗಿ ನಾವು ಜಾಗ್ರತೆಯಿಂದ ಪಾಸ್ವರ್ಡ ಅನ್ನು ಬರೆಯಬೇಕು
ಯಾವಾಗ enter ಒತ್ತುತ್ತೇವೆಯೋ ಆಗ adduser ಆನ್ಲಿ ಒನೆ ಒರ್ ಟ್ವೊ ನೇಮ್ಸ್ ಅಲೋವ್ಡ್ ಎಂಬ ಮೆಸೆಜ್ ಕಾಣುತ್ತದೆ
ಈಗ ಡಕ್ ಹೆಸರಿನ ಹೊಸ ಯೂಸರ್ ಅನ್ನು ರಚಿಸೋಣ
ಅದಕ್ಕಾಗಿ ಆದೇಶವನ್ನು ಟೈಪ್ ಮಾಡಿ160 ಸುಡೊ ಸ್ಪೇಸ್ ಅಡ್ಡುಸರ್ ಸ್ಪೇಸ್ ಡಕ್ ಎಂದು ಟೈಪ್ ಮಾಡಿ Enter ಒತ್ತಿ
ಈಗ ನಾವು ಡಕ್ ಹೆಸರಿನ ಯೂಸರ್ ಅನ್ನು ರಚಿಸಿದೆವು
ಹೀಗೆ ಹೊಸ ಯೂಸರ್ ರಚಿಸುವಾಗ ಯೂಸರ್ ಗೆ ಸಂಬಂಧಿಸಿದ ಒಂದು ಹೋಮ್ ಡೈರಕ್ಟರಿಯು ತಾನಾಗಿಯೇ ರಚಿತವಾಗುತ್ತದೆ
ಈಗ ಗಮನಿಸಿ ಡಕ್ ಎಂಬ ಯೂಸರ್ ಗೆ ಹೊಸ ಪಾಸ್ವರ್ಡ್ ಕೇಳುತ್ತದೆ
ನಿಮ್ಮಿಷ್ಟದ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ ನಾನಂತು ಡಕ್ ಎಂದು ಪಾಸ್ವರ್ಡ್ ಅನ್ನು ಟೈಪ್ ಮಾಡುತ್ತೇನೆ Enter ಒತ್ತಿ
ದಯವಿಟ್ಟು ಹೊಸ ಪಾಸ್ವರ್ಡ್ ಅನ್ನು ಪುನಃ ಟೈಪ್ ಮಾಡಿ
ಹೀಗೆ ಸುರಕ್ಷಾ ದೃಷ್ಟಿಯಿಂದ ಹಾಗೂ ದೃಢೀಕರಣಕ್ಕಾಗಿ ಎರಡು ಬಾರಿ ಪಾಸ್ವರ್ಡ್ ಕೇಳಲಾಗುತ್ತದೆ
ಈಗ ಹೊಸ ಯೂಸರ್ ನ ಪಾಸ್ವರ್ಡ್ ಅಪ್ಡೇಟ್ ಆಯಿತು
ನಾವಿಲ್ಲಿ ಹೆಚ್ಚಿನ ಮಾಹಿತಿ ಬಗ್ಗೆಯೂ ಕೇಳಲ್ಪಡುತ್ತೇವೆ
ಆದರೆ ಸಮಯದ ಅಭಾವದಿಂದ ನಾನು ಕೇವಲ ಫುಲ್ ನೇಮ್ ಗಾಗಿ ಡಕ್ ಎಂದು ಭರ್ತಿ ಮಾಡಿ ಉಳಿದ ಮಾಹಿತಿಯನ್ನು enter ಒತ್ತುವುದರಿಂದ ಖಾಲಿ ಬಿಡುತ್ತೇನೆ
Enter ನಾನು y ಎಂದು ಒತ್ತುವುದರ ಮೂಲಕ ಎಲ್ಲವನ್ನೂ ದೃಢೀಕರಿಸುತ್ತೇನೆ
ಇದು ಎಲ್ಲಾ ಮಾಹಿತಿಗಳೂ ಸರಿಯಾಗಿವೆ ಎಂದು ದೃಢೀಕರಿಸಲು ಇದೆ
ಈಗ ಯೂಸರ್ ಅಕೌಂಟ್ ರಚಿತವಾಗಿದೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸೋಣ
ಪರೀಕ್ಷಿಸಲು ದಯವಿಟ್ಟು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಎಲ್ಎಸ್ ಸ್ಪೇಸ್ ಹೋಮ್ ಎಂದು ಟೈಪ್ ಮಾಡಿ enter ಒತ್ತಿ
ಹೋಮ್ ಫೋಲ್ಡರ್ ನಲ್ಲಿ ಎಷ್ಟು ಯೂಸರ್ ಗಳಿದ್ದಾವೆಂದು ತೋರಿಸಲು ಎಲ್ಎಸ್ ಎಂಬ ಆದೇಶವು ಉಪಯುಕ್ತವಾಗಿದೆ
ಹಾಗೂ ಇಲ್ಲಿ ನಾವು ರಚಿಸಿದ ಹೊಸ ಯೂಸರ್ ಡಕ್ ಇಲ್ಲಿದೆ
ಈಗ ಸ್ಲೈಡ್ ಗೆ ತೆರಳುತ್ತೇನೆ
ಈಗ ಇನ್ನೊಂದು ಆದೇಶವಿದೆ ಸು ಎಂದು
ಸು ಎಂಬ ಆದೇಶವು ಸ್ವಿಚ್ ಯುಸರ್ ಗಾಗಿ ಇದೆ
ಈ ಆದೇಶವನ್ನು ಪ್ರಸ್ತುತ ಇರುವ ಯೂಸರ್ ಇಂದ ಮತ್ತೊಂದು ಯೂಸರ್ ಗೆ ಹೋಗಲು ಉಪಯೋಗಿಸಲಾಗುತ್ತದೆ
ಈಗ ಟರ್ಮಿನಲ್ ಗೆ ಹೋಗೋಣ
ಇಲ್ಲಿ ಆದೇಶವನ್ನು ಟೈಪ್ ಮಾಡೋಣ160 ಸು ಸ್ಪೇಸ್ ಹೈಫೆನ್ ಸ್ಪೇಸ್ ಡಕ್ ಎಂದು ಟೈಪ್ ಮಾಡಿ Enter ಒತ್ತಿ
ಈಗ ಅದು ಪಾಸ್ವರ್ಡ್ ಕೇಳುತ್ತದೆ
ನಾನಿಲ್ಲಿ ಡಕ್ ಎಂಬ ಯೂಸರ್ ನ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿದ್ದೇನೆ
ಅದು ಡಕ್ ಎಂದೇ ಆಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ
ದಯವಿಟ್ಟು ಗಮನಿಸಿ ಟರ್ಮಿನಲ್ ಎಂಬುದು ಹಳೆಯ ಯೂಸರ್ ನಿಂದ ಹೊಸ ಯೂಸರ್ ಗೆ ಪರಿವರ್ತಿತವಾಗಿದೆ
ಇಲ್ಲಿ ಆ ಹೊಸ ಯೂಸರ್ ಡಕ್ ಆಗಿದೆ
ಈ ಯೂಸರ್ ಅಕೌಂಟ್ ನಿಂದ ಹೊರಬರಲು160 ಲಾಗೌಟ್ ಎಂದು ಟೈಪ್ ಮಾಡಿ enter ಒತ್ತಿ
ಈಗ ಟರ್ಮಿನಲ್ ಡಕ್ ಎಂಬ ಯೂಸರ್ ಅಕೌಂಟ್ ನಿಂದ ಲಾಗ್ ಔಟ್ ಆಗಿ ವಿನ್ಹೈ ಎಂಬ ಹಳೆಯ ಯೂಸರ್ ಅಕೌಂಟ್ ಗೆ ತೆರಳಿದೆ
ಈಗ ಯುಸರ್ಮಾಡ್ ಎಂಬ ಆದೇಶದ ಬಗ್ಗೆ ತಿಳಿಯೋಣ
ಯುಸರ್ಮಾಡ್ ಎಂಬ ಆದೇಶವು ಸೂಪರ್ ಯೂಸರ್ ನನ್ನು ಅಥವಾ ರೂಟ್ ಯೂಸರ್ ನನ್ನು ಬೇರೆ ಯೂಸರ್ ಗಳ ವ್ಯವಸ್ಥೆಯನ್ನು ಪರಿವರ್ತಿಸುವಲ್ಲಿ ಸಕ್ಷಮವಾಗಿಸುತ್ತದೆ
ಉದಾಹರಣೆಗೆ ಪಾಸ್ವರ್ಡ್ ಎಂಬುದನ್ನು ನೋ ಪಾಸ್ವರ್ಡ್ ಅಥವಾ ಎಂಪ್ಟಿ ಪಾಸ್ವರ್ಡ್ ಎಂದು ಪರಿವರ್ತಿಸಲು ಮತ್ತು ಯಾವ ದಿನಾಂಕದಲ್ಲಿ ಯೂಸರ್ ಅಕೌಂಟ್ ಅನ್ನು ನಿಷ್ಕ್ರಿಯಗೊಳಿಸುತ್ತೇವೆಯೋ ಆ ದಿನಾಂಕವನ್ನು ತೋರಿಸಲು ಇತ್ಯಾದಿ
ಈಗ ಈ ಆದೇಶವನ್ನು ಉಪಯೋಗಿಸಿ ನೋಡೋಣ
ಈಗ ನಾನು ಡಕ್ ಹೆಸರಿನ ಯೂಸರ್ ಅಕೌಂಟ್ ನ ಕೊನೆಯ ದಿನಾಂಕವನ್ನು ಹೇಗೆ ನೋಡುವುದೆಂದು ತೋರಿಸುತ್ತೇನೆ
ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸುಡೊ ಸ್ಪೇಸ್ ಯುಸರ್ಮಾಡ್ ಸ್ಪೇಸ್ - e ಸ್ಪೇಸ್ 2012 - 12 -27 ಸ್ಪೇಸ್ ಡಕ್ ಎದು ಟೈಪ್ ಮಾಡಿ enter ಒತ್ತಿ
ಮೇಲೆ ಹೇಳಿದ ಆದೇಶದಲ್ಲಿನ -e ಎಂಬ ವಿಕಲ್ಪದ ಸಹಾಯದಿಂದ ಯೂಸರ್ ಅಕೌಂಟ್ ನ ಕೊನೆಯ ದಿನಾಂಕವು ನಿಶ್ಚಿತವಾಗುತ್ತದೆ
ಈಗ ನೀವು ಡಕ್ ಎಂಬ ಯೂಸರ್ ಅಕೌಂಟ್ ಗೆ ಕೊನೆಯ ದಿನಾಂಕವನ್ನು ನಿರ್ಧರಿಸಿದ್ದೀರಿ
ಈಗ ಯುಐಡಿ ಮತ್ತು ಗಿಡ್ ಎಂಬ ಆದೇಶಗಳ ಬಗ್ಗೆ ತಿಳಿಯೋಣ
ಇದ್ ಕಮಾಂಡ್ ಎಂಬ ಆದೇಶವನ್ನು ಎಲ್ಲಾ ಯೂಸರ್ ಗಳ ಮತ್ತು ಗ್ರುಪ್ ಗಳ ಐಡೆಂಟಿಟಿ ಯನ್ನು ಪರಿಶೀಲಿಸಲು ಉಪಯೋಗಿಸಲಾಗುತ್ತದೆ
ಯೂಸರ್ ಗಳ ಐಡೆಂಟಿಟಿ ಯನ್ನು ತಿಳಿಯಲು ನಾವು ಇದ್ ಸ್ಪೇಸ್ - u ಎಂಬ ಆದೇಶವನ್ನು ಉಪಯೋಗಿಸುತ್ತೇವೆ
ಗ್ರುಪ್ ನ ಐಡೆಂಟಿಟಿ ಯನ್ನು ತಿಳಿಯಲು ನಾವು ಇದ್ ಸ್ಪೇಸ್ - g ಎಂಬ ಆದೇಶವನ್ನು ಉಪಯೋಗಿಸುತ್ತೇವೆ
ಈಗ ಪ್ರಯೋಗ ಮಾಡೋಣ
ಟರ್ಮಿನಲ್ ನಲ್ಲಿ ಇದ್ ಎಂದು ಟೈಪ್ ಮಾಡೋಣ160 ಹಾಗೂ enter ಒತ್ತೋಣ
ಈಗ ನಾವು ಉಪಯೋಗಿಸುತ್ತಿರುವ ಸಿಸ್ಟಮ್ ನಲ್ಲಿನ ಯೂಸರ್ ಐಡಿಗಳನ್ನು ಮತ್ತು ಗ್ರುಪ್ ಐಡಿ ಗಳನ್ನು ನೋಡಬಹುದು
ಕೇವಲ ಯೂಸರ್ ಐಡಿ ಯನ್ನು ಪಡೆಯಲು- u ಎಂಬ ಆದೇಶವನ್ನು ಉಪಯೋಗಿಸುತ್ತೇವೆ
ಈಗ ಇದ್ ಸ್ಪೇಸ್ -u ಎಂದು ಆದೇಶವನ್ನು ಟೈಪ್ ಮಾಡಿ enter ಒತ್ತಿ
ಈಗ ನಾವು ಕೇವಲ ಯೂಸರ್ ಐಡಿ ಗಳನ್ನು ನೋಡುತ್ತೇವೆ
ಆದರೆ ನಾವು ಯೂಸರ್ ನ ಹೆಸರನ್ನು ತಿಳಿಯಬೇಕಿದಲ್ಲಿ ಏನು ಮಾಡುವುದು
ಹೆಸರನ್ನು ತಿಳಿಯಲು ಟರ್ಮಿನಲ್ ನಲ್ಲಿ ಇದ್ ಸ್ಪೇಸ್ -n ಸ್ಪೇಸ್ -u ಎಂದು ಟೈಪ್ ಮಾಡಿ enter ಒತ್ತಿ
ಈಗ ನಾವು ಯೂಸರ್ ಐಡಿ ಯ ಜಾಗದಲ್ಲಿ ಅವುಗಳ ಹೆಸರನ್ನು ನೋಡಬಹುದು
ಈಗ ಗ್ರುಪ್ ಐಡಿ ಗಾಗಿ ಆದೇಶವನ್ನು ಕಲಿಯೋಣ
ಈಗ ಇದ್ ಸ್ಪೇಸ್ -g ಎಂದು ಟೈಪ್ ಮಾಡಿ
ಇಲ್ಲಿ ನಾವು ಗ್ರುಪ್ ಐಡಿ ಯನ್ನು ನೋಡಬಹುದು
ನಮಗೆ ಪ್ರಸ್ತುತವಿರುವ ಎಲ್ಲಾ ಗ್ರುಪ್ ಗಳ ಐಡಿ ಯನ್ನು ನೋಡಲು ಇದ್ ಸ್ಪೇಸ್ - ದೊಡ್ಡ ಅಕ್ಷರದಲ್ಲಿG ಎಂದು ಟೈಪ್ ಮಾಡಿ enter ಒತ್ತಿ
ನಾನು G ಎಂದು ದೊಡ್ಡ ಅಕ್ಷರದಲ್ಲೇ ಟೈಪ್ ಮಾಡಿದ್ದೇನೆಂದು ಗಮನಿಸಿ
ಪರಿಣಾಮವನ್ನು ಸ್ವತಃ ನೋಡಿ
ಈಗ ನಾವು ಯೂಸರ್ ಅಕೌಂಟ್ ನ್ನು ಡಿಲೀಟ್ ಹೇಗೆ ಮಾಡುವುದೆಂದು ನೋಡೋಣ
ಇದಕ್ಕಾಗಿ ನಾವು ಯುಸರ್ಡೆಲ್ ಎಂಬ ಆದೇಶವನ್ನು ಉಪಯೋಗಿಸೋಣ
ನಾವು ಯುಸರ್ಡೆಲ್ ಆದೇಶದಿಂದ ಯೂಸರ್ ಅಕೌಂಟ್ ಅನ್ನು ಶಾಶ್ವತವಾಗಿ ಡಿಲೀಟ್ ಮಾಡಬಹುದು
ಈಗ ಈ ಆದೇಶವನ್ನು ಪ್ರಯೋಗಿಸೋಣ
ಇಲ್ಲಿ ಸುಡೊ ಸ್ಪೇಸ್ ಯುಸರ್ಡೆಲ್ ಸ್ಪೇಸ್ -r ಸ್ಪೇಸ್ ಡಕ್ ಎಂದು ಟೈಪ್ ಮಾಡಿ ನಾನು r ಎಂಬ ವಿಕಲ್ಪವನ್ನು ಉಪಯೋಗಿಸಿದ್ದೇನೆ
ಇದು ಹೋಮ್ ಡೈರೆಕ್ಟರಿ ಯ ಜೊತೆಗೆ ಯೂಸರ್ ಅನ್ನು ಕೂಡಾ ಡಿಲೀಟ್ ಮಾಡುತ್ತದೆ
ಈಗ enter ಒತ್ತಿ ನೋಡಿ ಏನಾಗುತ್ತದೆಯೆಂದು
ಈಗ ಡಕ್ ಎಂಬ ಯೂಸರ್ ಡಿಲೀಟ್ ಆಗಿದೆ
ಎಲ್ಎಸ್ ಸ್ಪೇಸ್ home ಎಂದು ಟೈಪ್ ಮಾಡುವುದರಿಂದ ಇದನ್ನು ಪರಿಶೀಲಿಸೋಣ
enter ಒತ್ತಿ
ನಾವು ಇಲ್ಲಿ ಡಕ್ ಎಂಬ ಯೂಸರ್ ಅಕೌಂಟ್ ಡಿಲೀಟ್ ಆಗಿದೆ ಎಂದು ನೋಡಬಹುದು
ಈಗ ನಾವು ಸ್ಲೈಡ್ಸ್ ಗೆ ಹೋಗೋಣ
ಲಿನಕ್ಸ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಎಂಬಲ್ಲಿ ತುಂಬಾ ಉಪಯೋಗಿಯಾದ ಆದೇಶಗಳೆಂದರೆdf ಆದೇಶ ಮತ್ತು ಡಿಯು ಆದೇಶ
ಡಿಎಫ್ ಎಂಬ ಆದೇಶವು ಡಿಸ್ಕ್ ನಲ್ಲಿ ಲಭ್ಯವಾಗುವ ಖಾಲಿ ಜಾಗದ ಬಗ್ಗೆ ಮಾಹಿತಿ ಕೊಡುತ್ತದೆ
ಹಾಗೂ ಡಿಯು ಎಂಬ ಆದೇಶವು ಡಿಸ್ಕ್ ನಲ್ಲಿ ಫೈಲ್ ಗಳು ಎಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿವೆ ಎಂಬುದನ್ನು ತಿಳಿಸಿಕೊಡುತ್ತದೆ
ದಯವಿಟ್ಟು ಈ ಎರಡು ಆದೇಶಗಳನ್ನೂ ಉಪಯೋಗಿಸಿ ಅದರ ಪ್ರಯೋಜನವನ್ನು ಸ್ವತಃ ನೋಡಿರಿ
ಈಗ ಟರ್ಮಿನಲ್ ಗೆ ಹೋಗೋಣ
ದಯವಿಟ್ಟು ಡಿಎಫ್ ಸ್ಪೇಸ್ -h ಎಂದು ಟೈಪ್ ಮಾಡಿ enter ಒತ್ತಿ
ಇದು ಇಲ್ಲಿ ಫೈಲ್ಸಿಸ್ಟಮ್ ಎಂಬುದರ ಆಕಾರವನ್ನು ಮತ್ತು ಅದು ಎಷ್ಟು ಜಾಗವನ್ನು ಉಪಯೋಗಿಸಿದೆ ಎಂಬ ಮಾಹಿತಿಯನ್ನು ತೋರಿಸುತ್ತದೆ
ಓದಲು ಸರಳವಾಗುವ ರೀತಿಯಲ್ಲಿ ಆಕ್ರಮಿತವಾದ ಜಾಗವನ್ನೂ ತೋರಿಸುತ್ತದೆ
ಈಗ ಡಿಯು ಎಂಬ ಆದೇಶದ ಜೊತೆಗೆ ಕೆಲವು ವಿಕಲ್ಪಗಳನ್ನು ನೋಡೋಣ
ಈಗಾಗಲೇ ನೀವು ಕೆಲವು ಟೆಕ್ಸ್ಟ್ ಫೈಲ್ ಗಳನ್ನು ನಿಮ್ಮ ಹೋಮ್ ಪೇಜ್ ನಲ್ಲಿ ರಚಿಸಿರುವಿರಿ ಎಂದುಕೊಳ್ಳುತ್ತೇನೆ
ರಚಿಸಿರದಿದ್ದಲ್ಲಿ ದಯವಿಟ್ಟು ಜನರಲ್ ಪರ್ಪೋಸ್ ಯುಟಿಲಿಟೀಸ್ ಇನ್ ಲಿನಕ್ಸ್ ಎಂಬ ಟ್ಯುಟೋರಿಯಲ್ ಅನ್ನು ನೋಡಿ
ನಾನು ನನ್ನ ಹೋಮ್ ಡೈರೆಕ್ಟರಿ ಯಲ್ಲಿ ಕೆಲವು ಟೆಕ್ಸ್ಟ್ ಫೈಲ್ ಗಳನ್ನು ಆದೇಶ ಹೊರಡಿಸಲು ರಚಿಸಿರುತ್ತೇನೆ
ಹೋಮ್ ಫೋಲ್ಡರ್ ಗೆ ಹೋಗಲು ಟರ್ಮಿನಲ್ ನಲ್ಲಿ ಸಿಡಿಯ ಸ್ಪೇಸ್ ಹೋಮ್ ಎಂದು ಟೈಪ್ ಮಾಡಿ enter ಒತ್ತಿ
ನಂತರ ಡಿಯು ಸ್ಪೇಸ್ -s ಸ್ಪೇಸ್
ಟಿಎಕ್ಸ್ಟಿ ಎಂದು ಟೈಪ್ ಮಾಡಿ enter ಒತ್ತಿ
ಈ ಆದೇಶವು ಡೈರಕ್ಟರಿಯಲ್ಲಿ ಇರುವ ಟಿಎಕ್ಸ್ಟಿ ಫೈಲ್ ಗಳ ಮಾಹಿತಿಯನ್ನು ಫೈಲ್ ಗಳ ಆಕಾರದ ಮಾಹಿತಿಯೊಡನೆ ದೊರಕಿಸಿಕೊಡುತ್ತದೆ
ಅಭ್ಯಾಸಕ್ಕಾಗಿ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಹೀಗೆ ಟೈಪ್ ಮಾಡಿ ಡಿಯು ಸ್ಪೇಸ್ -ch space
ಟಿಎಕ್ಸ್ಟಿ ನಂತರ ಏನಾಗುತ್ತದೆಯೆಂದು ನೋಡಿ
ಈಗ ನಾನು ಸ್ಲೈಡ್ ಗೆ ಹೋಗುತ್ತೇನೆ
ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಈವರೆಗೆ ಹೊಸ ಯೂಸರ್ ಅನ್ನು ರಚಿಸಲು ಅಡ್ಡುಸರ್ ಎಂಬ ಆದೇಶವನ್ನು ಒಂದರಿಂದ ಇನ್ನೊಂದು ಯೂಸರ್ ಗೆ ಹೋಗಲು ಸು ಎಂದು ಯೂಸರ್ ಅಕೌಂಟ್ ನ ವ್ಯವಸ್ಥೆಯನ್ನು ಬದಲಿಸಲು ಯುಸರ್ಮಾಡ್ ಎಂದು ಯೂಸರ್ ಅಕೌಂಟ್ ಡಿಲೀಟ್ ಮಾಡಲು ಯುಸರ್ಡೆಲ್ ಎಂದು ಯೂಸರ್ ಐಡಿ ಮತ್ತು ಗ್ರುಪ್ ಐಡಿ ಗಳ ಬಗ್ಗೆ ತಿಳಿಯಲು ಇದ್ ಎಂದು ಫೈಲ್ ಸಿಸ್ಟಮ್ ನ ಆಕಾರ ಮತ್ತು ಅದರ ಲಭ್ಯತೆಯನ್ನು ತಿಳಿಯಲು ಡಿಎಫ್ ಎಂದು ಫೈಲ್ ಎಂಬುದು ಎಷ್ಟು ಜಾಗವನ್ನು ಆಕ್ರಮಿಸಿದೆ ಎಂದು ತಿಳಿಯಲು ಡಿಯು ಎಂಬ ಆದೇಶವನ್ನು ಉಪಯೋಗಿಸಬೇಕೆಂದು ತಿಳಿದೆವು
ಇಲ್ಲಿಗೆ ಬೇಸಿಕ್ಸ್ ಒಎಫ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಎಂಬ ಪಾಠವು ಮುಗಿಯಿತು
ಈ ವೆಬ್ ಸೈಟ್ ನಲ್ಲಿ ಸಿಗುವ ವಿಡಿಯೋ ಸ್ಪೋಕನ್ ಟ್ಯೂಟೋರಿಯಲ್ ಪರಿಯೋಜನೆಯನ್ನು ಸಾರರೂಪದಲ್ಲಿ ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಸ್ಪೋಕನ್ ಟ್ಯೂಟೋರಿಯಲ್ ಎಂಬುದು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ ಅನ್ನು ನೋಡಿರಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ